ಹಾಗು ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಬ್ಯಾಗ ನ್ನು ನೇತು ಹಾಕಿಕೊಂಡು ಕೈಯಲ್ಲಿ ಹಿಡಿದುಕೊಂಡು ಬಸ್ ಹತ್ತುತ್ತಿರುವ ದೃಶ್ಯ ನೋಡಬಹುದಾಗಿದೆ ಹಾಗೂ ಇಲ್ಲಿ ಕೆಲವು ವ್ಯಕ್ತಿಗಳು ಬರುತ್ತಿರುವುದನ್ನು ನೋಡಬಹುದಾಗಿದೆ ಹಾಗು ಬಸ್ ನಲ್ಲಿ ಕೆಲವು ಪ್ರಯಾಣಿಕರನ್ನು ಸಹ ಸುತ್ತಮುತ್ತ ಗಿಡ ಮರ ಬಿಲ್ಡಿಂಗ್‌ ಅನ್ನು ಸಹ ಕಾಣಬಹುದಾಗಿದೆ.

ಹಾಗೂ ಟೇಬಲ್ ನ ಮೇಲೆ ಒಂದು ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಕವರನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಹಾಗು ನೆಲದ ಮೇಲೆ ಬಿಲ್ಡಿಂಗ್ ನ ಬಿಂಬವನ್ನು ನೆರಳನ್ನು ಸ --

ಹಾಗೂ ಎರಡು ಹೆಣ್ಣು ಮಕ್ಕಳನ್ನು ನೋಡಬಹುದು ಆಗಿದೆ ಹಾಗೂ ಮೂರು ಜನ ಗಂಡು ಮಕ್ಕಳು ಬಣ್ಣ- ಬಣ್ಣದ--